ಆ ಮಿಸ್ ಆ ಆ ಇ ಈ ಮತ್ತು ಕ ಕಾ ಬೆಳೆಯನ್ನು ಕಲಿಸುವಾಗ ನಮಗೆ ತುಂಬಾ ಖುಷಿಯಾಗುತ್ತಿತ್ತು.

ವಾಷಿಂಗ್ ಮೆಷಿನ್ ನ್ನು ತೆಗೆದುಕೊಂಡು ಸಬ್ ಬಟ್ಟೆಗಳನ್ನು ಅದರಲ್ಲಿ ಹಾಕಿ--

ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆ ಆಮೇಲೆ ಒಡವೆ ಆಮೇಲೆ ಬಳಿ ಇಂತ ಮುಂತಾದ--

ಮಂಗಳೂರು ಚಿತ್ರದುರ್ಗ ದಾವಣಗೆರೆ ಮತ್ತೆ ಹಾವೇರಿ ಬೆಳಗಾವಿ--

ಇವು ಪುರಾತತ್ವ ದೇವಾಲಯಗಳಾಗಿರ್ತವೆ ಇದಲ್ಲದೆ ಇವು ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತವೆ ಈ.

ಈ ಕಲೆಯು ಸುಮಾರು ವರ್ಷಗಳ ಹಿಂದೆ ಆ ಆ ದಿನ ಕಾ ಯುಗದಲ್ಲಿ--

ಗುಡ್ಡಗಾಡು ಗುಡ್ಡಗಾಡು ಅಂದರೆ ಹಲವಾರು ಪ್ರಾಣಿಗಳು ಇರ್ತವೇ ಪಕ್ಷಿಗಳು ಇರ್ತವೆ ಆ ವಾತಾವರಣ ಪೂರ ತುಂಬಾ ಚೆನ್ನಾಗಿರುತ್ತದೆ.

ಇದಲ್ಲದೆ ಮನಸಿಗೆ ಖುಷಿಯಾಗುತ್ತದೆ. ಅದರಿಂದ ಅರಣ್ಯ ಪ್ರದೇಶಗಳು--

ಜೆ_ಸಿ_ಬಿ ಅಂದ್ರೆ ನಮಗೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತದೆ.